ಮತ್ತೆ ನೀವು ಮೊನ್ನೆ ಜಾತ್ರೆಗೆ ಬಂದಿದ್ರಾ ನಮ್ಮ Yermal.

ಇಲ್ಲಾ ಮೊನ್ನೆ ಬರ್ಲಿಕ್ ಆಗ್ಲಿಲ್ಲ, ಹೇಗ್ ಆಯ್ತು ಜಾತ್ರೆಯೆಲ್ಲ? ಹಾ ಜಾತ್ರೆ ಎಲ್ಲ ತುಂಬಾ ಗೌಜಿ ಆಗಿತ್ತು, ಮತ್ತೆ ಎರಡ್ ದಿವ್ಸ ಇರ್ತದಲ್ಲ ಜಾತ್ರೆ? ಹೌದು ಹೌದು.

ನಮ್ದ್ ಅಂದ್ರೆ Puttur ಅಲ್ವಾ. ಹೋ ಅದು ತುಂಬಾ ದೂರ ಆಗತ್ತದೆ.

ಹೌದು ಅದೇ ಅದೇ.

ಹೌದಾ ಅದೇ ದೂರ ಆಗ್ತದಲ್ಲ ಬರ್ಲಿಕ್ಕೆ ಹೌದೌದ್ ನಿಮ್ಮ ಮನೆ ಹತ್ರ ಯಾವ್ದಿದೆ ದೇವಸ್ಥಾನ ಅಲ್ಲಿ ಎಲ್ಲ ಇಲ್ವಾ ಜಾತ್ರೆ? Mahalingeshwara ದೇವಸ್ಥಾನ ಉಂಟಲ್ಲ ಅದು ತುಂಬಾ ಗೌಜಿ ಯಲ್ಲಿ ಆಗ್ತದೆ. ಯಾವಾಗ್ ಅದ್ರ ಜಾತ್ರೆ ಆಯ್ತಾ? ಇಲ್ಲ April ಅಲ್ಲಿ ಶುರುವಾಗುದು April ಹತ್ತಕ್ಕೆ ಕೊಡಿ ಏರುವಂತದ್ದು, ಎಂಟು ದಿನ ಎಲ್ಲಾ ಉಂಟು ಜಾತ್ರೆ April ಹತ್ ರಿಂದ ಕೊಡಿ ಯೇಳಿದ್ರೆ.

ಹದಿನೇಳಕ್ಕೇ ರಥೋತ್ಸವ ಇರ್ತದೆ ಹದ್ನೆಂಟು ದೇವರದ್ದು ಆರಾಧ್ಯ ಇರ್ತದೆ ಹಾಗೆಲ್ಲ. ಹಾ ಹಾ ಹಾಗೆ, ಅದೇ ಅದೇ ಮೊದ್ಲು ಅಂದ್ರೆ ಇಲ್ಲಿದೆ ಆಗ್ಬೇಕು Yermal ದ್ದೂ ಆದ್ಮೇಲೆ. ಅಲ್ಲಿ ಇಲ್ಲಿದು ಜಾತ್ರೆ ಒಂದೊಂದೇ ಶುರು ಆದ್ಮೇಲೆ ಎಲ್ಲಾ ಕಡೆದು ಒಂದೊಂದೇ line ಅಲ್ಲಿ ಬರ್ತದೆ ಎಲ್ಲಾ ಜಾತ್ರೆ. ಹೌದೌದು. ಇನ್ನು ಇಲ್ಲಿಸ Mahalaxmi ದೇವಸ್ಥಾನ ಅದುಸ mostly ಅದು mostly April ಅಲ್ಲಿ ಇದೆ.

ಮಹಾಲಕ್ಷ್ಮಿ ದೇವಸ್ಥಾನ ಉಂಟಲ್ಲ ಈಗ ತುಂಬಾ famous ಆಗಿದೆ ಅಲ್ಲ ಹೌದೌದು ತುಂಬ ತುಂಬ ಜನ tourist ಎಲ್ಲಾ ತುಂಬಾ ಜಾಸ್ತಿ ಬರ್ತಾರೆ ಅಲ್ಲಿಗೆ. ಹೌದೌದು. ಅದ್ರದ್ದುಸ April ಅಲ್ಲಿ ಇದೆ ನಮ್ಗೆ ಅಂದ್ರೆ ಹತ್ರ ಆಗ್ತದೆ ನಮ್ಗೆ ಅಂದ್ರೆ ನಡ್ಕೊಂಡು ಹೋಗ್ಬೋದು.

ಅಷ್ಟು ಹತ್ರ ಆಗ್ತದೆ.

ನಮ್ಗೆ ಇಲ್ಲಿ Puttur ರಿದ್ದು ಹಾಗೆ ತುಂಬಾ ಗೌಜಿ ಇಲ್ಲಿ ಸುಮಾರ್ ದೇವಸ್ಥಾನ ಉಂಟು ಜಾತ್ರೆ ತುಂಬಾ ಅದು ನಮ್ದು ಅದೇ Mahalingeshwara ಅದ್ದೆ. ಅಲ್ಲಿ ಏಳು ಎಂಟು ದಿವಸ ಉಂಟು. ಹಾ ಹೌದಾ ರಥ ಎಲ್ಲಾ ಏಳಿತಾರಾ ಅಲ್ಲಿ ? ಹಾ ಬ್ರಹ್ಮರಥ ಉಂಟು ಬ್ರಹ್ಮರಥ ದಿವಸ ಬೇಡಿ ಇರ್ತದೆ Puttur ಬೇಡಿ ಅದು ತುಂಬಾ famous actually. ಹೌದಾ ಹಾ ಹಾ ಹಾ.

ದೇವಸ್ಥಾನ ಇದೆ. ಹೌದಾ ಹಾ ಹಾ ಹಾ. ಮತ್ತೆ ನಮ್ಮ ಮನೆ ಹತ್ರ ಒಂದು ಉಂಟು ಮಾರಿಕಾಂಬಾ ದೇವಸ್ಥಾನ. ಹೌದಾ ಹಾ ಹಾ ಅಲ್ವಾ ಹಾಗೆ ಹಾಗೆ ನಮ್ಗೆಸ ಇಲ್ಲಿ ಹತ್ರ ಎರಡು ಮೂರು ಜಾತ್ರೆ ಎಲ್ಲ ಸಿಗ್ತದೆ ಎರಡು ಮೂರು ಅಲ್ಲ ತುಂಬಾ ಉಂಟು ಅಂದ್ರೆ ಅಲ್ಲಿ Kaup ಗೆಲ್ಲ ಹೋದ್ರೆ ಅಷ್ಟೆನ್ ದೂರ ಅಲ್ಲ.

Kaup Padubidri ಅಲ್ಲಿದೆಲ್ಲ ತುಂಬಾ ಜಾತ್ರೆ ಅಲಿದೆಲ್ಲ ನಾವು ಹೋಗ್ತೇವೆ.

ಹತ್ರ ಆಗ್ತದೆ ಇಲ್ಲೇ ಒಂದು ಹತ್ರದಲ್ಲಿ ಮೂರು ದೇವಸ್ಥಾನ ಉಂಟು ನಮ್ಮ ಇದು Uchila ದಲ್ಲಿ.

ಹಾ ಹಾ. ಆಮೇಲೆ Kaup ಅಲ್ಲಿ ಉಂಟು, ಆಮೇಲೆ Padubidri Udupi ಅಲ್ಲಿ ಅಂದ್ರೆ ತುಂಬಾ ಒಂದು ಒಟ್ಟಿಗೆ ಸೇರಿ ಒಂದ್ ನಮ್ಗೆ ಒಂದು.

ಎಂಟು ಒಂಬತ್ತು ಜಾತ್ರೆ ಸಿಗತ್ತೆ ದೇವಸ್ಥಾನದ್ದು ಅಲ್ಲಿ. ಅದು ಅಲ್ಲಿ December ಅಲ್ಲಿ? ಹೌದು December ಅಲ್ಲಿ ಶುರು ಆದ್ರೆ April May ತನಕ ಇರ್ತದೆ ಜಾತ್ರೆ ಒಂದೊಂದು ದೇವಸ್ಥಾನದ್ದು ಒಂದೊಂದು time ಅಲ್ಲಿ ಇರ್ತದಲ್ವಾ ಒಂದಾದ ಮೇಲೆ ಒಂದು ಅದೊಂದು. ಹೌದು.

ಅಂಗಡಿಯಲ್ಲ ಜಾಸ್ತಿ ಬರ್ತದಲ್ವಾ ಮಕ್ಕಳಿಗೆ ಏನಾದ್ರೂ ಅದು ಇದು ತಕೊಳ್ಬೇಕು.

ಮತ್ ಈಗ ಆಡ್ಲಿಕ್ಕೆ ತುಂಬಾ ಇರ್ತದಲ್ವಾ ಹಾ ಮೊದಲಾದ್ರೆ ಹಾಗೆ ಅಷ್ಟು ಇರ್ತಿರಲಿಲ್ಲವಲ್ಲ.

ಈಗ ಆದ್ರೆ ಸ ಅದೇ ಜಾತ್ರೆ time ಅಲ್ಲಿ.

ಆ ಸಂದರ್ಭದಲ್ಲಿ ತುಂಬಾ ಇರ್ತದಲ್ವಾ.

ಕಳೆದ ವರ್ಷ ಮೊದಲಿನ ವರ್ಷ ಕೊರೋನಾ ಬಂತಲ್ಲ.

Puttur Mahalingeshwara ರದ್ದು.

ಹೌದೌದು ಅ~ ಅಂತದ್ದು ಆ time ಅಲ್ಲಿ ಎಲ್ಲಿಸ ಜಾತ್ರೆ ಆಗ್ಲಿಲ್ಲ ಅದೊಂದು ಎರಡು ವರ್ಷ ಆದೆ. ಅಂದ್ರೆ ಇಲ್ಲಿ ತುಂಬಾ ಗೌಜಿ ಆಗ್ತದೆ ಅಂದ್ರೆ ತೆಪ್ಪೋತ್ಸವ ಇರ್ತದೆ. ಹೌದಾ ಆಗ್ಬೋದು. ಇಲ್ಲಿ ಕೆರೆಯಲ್ಲಿ ತೆಪೋತ್ಸವ ಇರ್ತದೆ ಅದೆಲ್ಲಾ ನಡಿತಾ ಇರ್ತದೆ ಭಾರಿ ಚಂದ ಇರ್ತದೆ ನೋಡ್ಲಿಕ್ಕೆ ಅದು ಯಾವುದುಸ ಸಿಗಲೇ ಇಲ್ಲ ಈ ವರ್ಷ ನಮ್ಗೆ ಈಗ ವಾಪಸ್ ಶುರುವಾಗಿದೆ. ಆಯ್ತಾ ಆಯ್ತಾಯ್ತು ಸರಿ ಪರವಾಗಿಲ್ಲ ನೀವು ಬರುವ ವರ್ಷ ಬನ್ನಿ ನೀವು miss ಮಾಡ್ಬೇಡಿ ಅದೇ ಆಚೆ.

ಆಯ್ತಾಯ್ತು ನಾನು ಇನ್ನೊಂದ್ಸಲ ನಿಮಗೆ call ಕರೆ ಮಾಡುದ ನಾನು.

ಮದ್ವೆ ಅಂದ್ರೆ ನಮ್ಮ ಮಾಮಿನ ಮಗನ ಮದ್ವೆ ಇತ್ತು ಮನೆಯಲ್ಲಿ ಹಾಗೇ ನಮ್ಮ ಮನೆಯಲ್ಲಿ ಆಗಿದ್ದು ಅವ್ರ ಮದ್ವೆ. ಅವ್ರು ನೆಂಟ್ರಿಸ್ಟ್ರೆಲ್ಲ ಬರುದು ಮನೆಗೆ ಹಿಂದಿನದ ಎರಡು ಮೂರು ಒಂದ್ ವಾರಕ್ಕೆ ಮುಂಚೆ ಎಲ್ಲಾ ಬರುದು ಕೆಲಸ ಮಾಡುದು ಮತ್ತೇ ಹುಡ್ಗಿ ಕಡೆ ಇಂದ ಎಲ್ಲಾ ಬರುದು. ಅವ್ರು ನಮ್ಮ ಮಾಮಿ ಅತ್ತೆ ಸಂಬಂದಿಕ್ರು. ಅಣ್ಣನವ್ರು ಅಣ್ಣನ ಹಂಡತಿ ಮಕ್ಳು ಎಲ್ರೂ ಬಂದು ಒಟ್ಟಿಗೇ ಇಲ್ಲಿ ಕೆಲಸ ಎಲ್ಲ ಮಾಡಿ ಅದಕ್ಕೆ ಮದ್ವೆಗೆ ಏನೆಲ್ಲ ಬೇಕು ಅದೆಲ್ಲ ತಯಾರ್ ಮಾಡಿ ಮತ್ತೆ ಚಪ್ಪರ ಎಲ್ಲ ಹಾಕಿ ಮನೆಯಲ್ಲಿ. ಅರಾ ಸಂಜೆಗೆ ಮಾದ್ರೆಂಗಿ ದಿನ ಮಾದ್ರೆಂಗಿ function ಅಂತ ಇಟ್ಟು ಸಂಜೆಗೆ ಎಲ್ಲ ಮಾದ್ರೆಂಗಿ ಅವ್ರಿಗೆಲ್ಲ ಕರಿಬೇಕು ಎಲ್ಲರಿಗೆ ನೆಂಟ್ರಿಸ್ಟ್ರಿಗೆ. ತುಂಬಾ ಕರ್ದು ಅವ್ರಿಗೆ ಮಾಮಿ ಅತ್ತೆ ಎಲ್ಲಾ ಯಾರ್ ಬೇಕು ಚಿಕ್ಕಪ್ಪನವರು ಎಲ್ಲಸ relative ಎಲ್ಲ ಒಟ್ಟಾಗಿ ಮಾದ್ರೆಂಗಿ ಶಾಸ್ತ್ರ ಮಾಡುದು ಸಂಜೆ ಮತ್ತೆ ಸಭೆ ಎಲ್ಲ ಇರ್ತದೆ ನಮ್ಮ ಊರಿನಲ್ಲಿ ಅವ್ರು ಸಭೆಯನ್ನೆಲ್ಲ ಸೇರಿಸ್ಬೇಕು. ಅವ್ರು ಅವ್ರ ಇದ್ದ ಸಮ್ಮುಖದಲ್ಲೇ ಎಲ್ಲಾ ಆಗ್ಬೇಕು ಅವ್ರು ನಮ್ಮ ಮದ್ವೆಗೆ last ತನಕ ಇರ್ಬೇಕು ಸಭೆ ಅಂದ್ರೆ. ನಮ್ಮ ದೇವಸ್ಥಾನದ್ದು ಸಭೆಯೆಲ್ಲ ಸೇರ್ತದೆ ಇಲ್ಲಿ ಹಾಗೇ ಎಲ್ಲಾ ತುಂಬಾ ಎಲ್ಲರೂ ಬಂದು ಮದ್ವೆ ಕಾರ್ಯಕ್ರಮ ಎಲ್ಲ ಮಾಡಿ ಮಕ್ಳು ಎಲ್ಲ dance ಎಲ್ಲ ಮಾಡ್ತಾರೆ. ಎಲ್ರೂ ಒಟ್ಟಾಗಿ ಮತ್ತೆ ಪ್ರಾಯದವ್ರು ಸಲ್ಪ ಎಲ್ಲ dance ಎಲ್ಲ ಮಾಡಿ ಸಲ್ಪ drinks ಎಲ್ಲ ಮಾಡಿ dance ಎಲ್ಲ ಮಾಡ್ತಾರೆ ಈ ಹುಡುಗರೆಲ್ಲ ಅಲ್ಲ ಖುಷಿ ಆಗ್ತದೆ ಸಂಜೆ. ಮತ್ತೆ ಹನ್ನೆರಡು ಒಂದು ಗಂಟೆ ತನಕ ಎಲ್ಲ dance ಯೇ ಊಟ ಎಲ್ಲ ಮಾಡಿ ಮತ್ತೆ dance ಸಣ್ಣ್ ಮಕ್ಳದ್ದೆಲ್ಲ dance ಇರ್ತದೆ ಮತ್ತೇ ಮತ್ತೆ ಮಾದ್ರೆಂಗಿ ಶಾಸ್ತ್ರ ಮಾದ್ರೆಂಗಿ ಎಲ್ಲ ಇಟ್ಟು ಅವ್ರಿಗೆ ಮತ್ತೆ ಸಭೆಯನ್ನೆಲ್ಲ ಬೀಳ್ಕೊಡುದು ಸಂಜೆಗೆ. ಮತ್ತೆ ಬೆಳಿಗ್ಗೆ ಅವ್ರಿಗೆ ಹೇಳುದು ಇ~ ಇಷ್ಟು ಗಂಟೆಗೆ ಮೂರ್ತ ಉಂಟು ನಮ್ಮ ಬೆಳಿಗ್ಗೆ ಮ~ ಮ~ ಮನೆಯಿಂದ ಇಷ್ಟು ಗಂಟೆಗೆ ಹೊರಡುತ್ತೇವೆ ಅಂತ ಅಂತ ಎಲ್ಲ ಹೇಳಿ ಮತ್ತೆ ಬರುದು ಅವ್ರು ಬೆಳಿಗ್ಗೆ ಬರ್ತಾರೆ ಏಳು ಗಂಟೆಗೆ ಮೂರ್ತ ಶೇಷ ಅಂತ ಇರ್ತದೆ ಇಲ್ಲಿ. ಬೆಳಿಗ್ಗೆ ನಾವೆಲ್ಲ ready ಯಾಗಿರ್ಬೇಕು ಮನೆಯವ್ರು ಸ್ನಾನ ಮಾಡಿಸಿ ಅವ್ರಿಗೆಲ್ಲ ಸ್ನಾನ ಮಾಡಿಸ್ಲಿಕ್ಕೆ ಈಚೆ ಕಡೆ ಇಲ್ಲೆಲ್ಲ ಸ್ನಾನ ಮಾಡ್ಸ್~ ಮಾಡ್ಸುದಿಲ್ಲ. ಅವ್ರು ಸ್ನಾನ ಮಾಡ್ಸಿ ಎಲ್ಲ ready ಯಾಗಿರ್ತ್ತಾರೆ ಆದ್ ಅವ್ರಿಗೆ ಮುಹೂರ್ತ ಅಂತ ಅವ್ರಿಗೆ ಹೊಸ್ತು ಬಟ್ಟೆ ಎಲ್ಲ ತೊಡ್ಸಿ. ಹುಡ್ಗ ಆದ್ರೆ ಅವ್ರಿಗೆಲ್ಲ ಅಂಗಿ ಎಲ್ಲ ಹಾಕಿ ಸಭೆಯವರೆಲ್ಲ ಅಕ್ಕಿ ಎಲ್ಲ ಹಾಕ್ಲಿಕುಂಟು. ಅಕ್ಕಿ ಎಲ್ಲ ಹಾಕಿದ್ನಂತ್ರ ಮತ್ತೆ ಹೊರಡ್ಸೋದು ಮದುಮಗನನ್ನ. ಮದುಮಗನನ್ನ ಹೊರಡ್ಸಿ ಆ ಇಲ್ಲಿಗೆ ಕರ್ಕೊಂಡು ಹೋಗುದು hall ಗೆ hall ಗೆ ಕರ್ಕೊಂಡ್ ಹೋಗಿ ಬಿನ್ನೆರ್ ಎಲ್~ ಎಲ್ರುಸಾ ಇರ್ತಾರೆ ಎಲ್ರು ಸಭೆಯವರೆಲ್ಲ ಸೇರಿ ಕರ್ಕೊಂಡ್ ಹೋಗ್ಬೇಕು . ಹುಡುಗಿ ಕಡೆಯಿಂದ ಹುಡ್ಗಿನ್ ಕರ್ಕಂಡ್ ಬರ್ತಾರೆ ಹಾಗೆ ನಮ್ಮ್ ಕಡೆಯಿಂದ ನಮ್~ ನಾವು ಕರ್ಕೊಂಡ್ ಹೋಗ್ತೇವೆ ಅಲ್ಲಿ ಎಲ್ಲ ಅದು ಮುಹೂರ್ತ ಎಲ್ಲ ಆಗಿಸ ಧಾರೆ ಎಲ್ಲ ಎರ್ದು. ಅಲ್ಲಿ ಶಾಸ್ತ್ರ ಎಲ್ಲ ಮಾಡ್ತಾರೆ. engagement ಆಗದಿದ್ರೆ hall ಅಲ್ಲೇ first engagement ಶಾಸ್ತ್ರ ಇಟ್ಕೋಳ್ತೆವೆ ಅದ್ರ್ ಮೇಲೆ ಧಾರೆ ಎರಿಬೇಕು ಅದಾದ ನಂತರ. ಎಲ್ಲ ಮದ್ವೆದ್ ಎಲ್ಲ ತಾಳಿ ಎಲ್ಲ ಕಟ್ಟಿ ಆದ ನಂತ್ರ ಎಲ್ರೂ ಗುರುಹಿರಿಯರೆಲ್ಲ ಸೇರಿ ಎಲ್ಲ ಒಟ್ಟಿಗೆ ಧಾರೆ ಎಲ್ಲ ಎರ್ದು ಪಪ್ಪ ಅಮ್ಮ ಎಲ್ಲ ಧಾರೆ ಎರ್ದು ಕೊಡ್ತಾರೆ ಮದ್ವೆ ಹುಡುಗನೇ ಹುಡ್ಗೀಗ್ ಎಲ್ಲಾ. ಅದ ನಂತರ ಮಾನ~ ಮಾವನವರೆಲ್ಲ ಅವರಿಗೆಲ್ಲ ಕಾಲಿಗೆಲ್ಲ ಬಿದ್ದು ಮದ್ಮಗಳು ಮತ್ತೆ ಎಲ್ಲರ ಆಶೀರ್ವಾದ ತಕೊಂಡು ಕಡೆಗೆ ಊಟ photo ಎಲ್ಲ shoot ಮಾಡಿ photo ಎಲ್ಲ ಆಗ್ತದೆ. ಮಕ್ಳು ಸಣ್ಣ್ ಮಕ್ಳು ಎಲ್ಲ family photo ಎಲ್ಲ last ಕಡೆಗೆಲ್ಲ ಮಧುಮಕ್ಕಳದೆಲ್ಲ ಊಟ ಅದೆಲ್ಲ ಮಾಡಿ ಮತ್ತೆ ಮನೆಗೆ ಬರುದು. ಮತ್ತೆ ಹುಡುಗಿಯನ್ನು ಹುಡ್ಗನ್ ಮನೆೇಗ್ ಕರ್ಕೊಂಡ ಹೋಗ್ತಾರೆ. ಹುಡ್ಗನ್ ಮನೆೇಗ್ ಕರ್ಕೊಂಡ ಹೋಗಿ ಅದೇ ಪುನಃ ಅವ್ರು ಹುಡ್ಗಿನೇ ಕರ್ಕೊಂಡ್ ಹೋಗ್ತಾರೆ ಅದೆ ದಿವ್ಸ ಸಂಜೆ ಬಂದು ಹುಡ್ಗಿ ಮನೆಯವ್ರು ಕರ್ಕೊಂಡ್ ಹೋಗ್ತಾರೆ ಕಡೆಗೆ ಮಾರ್ನೆ ದಿನಾ. Dinner ರೆಲ್ಲ ಇರ್ತದೆ ನಮ್ಗುಸ ಮನೆಯಲ್ಲಿ ತುಂಬಾ ಮನೆಯಲ್ಲಿ ಜನ ಎಲ್ಲ ಇದ್ರೆ ಖುಷಿ ಆಗ್ತದೆ. ಅಲ್ಲಿ hall ಅಲ್ಲಿಸಾ ಎಸ್ಟೋ ದಿನಗಳು ಯಾರು ಕಾಣುದಿಲ್ಲ ಸಿಗುದಿಲ್ಲ friend ನವರೆಲ್ಲ ಸಿಗ್ತಾರೆ ಖುಷಿ ಆಗ್ತದೆ. ಮನೆಯಲ್ಲಿ. ಮನೆಯಲ್ಲಿಸಾ ಮಸ್ತ್ ನೆಂಟ್ರೆಲ್ಲ ಇದ್ದಾಗ ಖುಷಿ ಆಗ್ತದೆ ಅವ್ರು ಎಲ್ರೂ ಒಟ್ಟಿಗೆ ಇದ್ದು ಖುಷಿಯಲ್ಲಿ ಕೆಲ್ಸ ಎಲ್ಲ ಮಾಡುವಾಗ ಮಾವ ಮಾಮಿ ಎಲ್ಲ ಬರುದಿಲ್ಲ ಎ~ ಯಾವಾಗ್ಲೋ ಒಂದ್ ಅಪರೂಪಕ್ ಬರುದು. ಹೀಗೆ ಮದ್ವೆಗೆಲ್ಲ ಇಲ್ಲೇ ಇರ್ತಾರೆ ಎರ್ಡ್ ಮೂರ್ ದಿನಾ ಆಗ ಖುಷಿಯೆಲ್ಲ ಬೇರೆ ಅದೇ ಮತ್ತೆ ಹಾಗೆ ಮಾರ್ನೆ ದಿನ ಒಂದು dinner ಅಂತ ಇರ್ತದೆ ಅವೆಲ್ಲ ಆದ್ಮೇಲೆ dinner ಎಲ್ಲ party ಹುಡ್ಗಿನ್ ಕರ್ಕೊಂಡ್ ಕಡೆಗ್ ಹೋಗುದು ಅವ್ರು ಅಲ್ಲಿಂದ ಅಲ್ಲಿ ಇಲ್ಲಿಂದ ನಾವು ಅಲ್ಲಿಗ್ ಹೋಗ್ತೇವೆ ಮಾರ್ನೆ ದಿನ ಅಲ್ಲಿ dinner ಇಡ್ತಾರೆ. ಅಲ್ಲಿಗ್ ನಾವ್ ಬರುದು ಕಡೆಗ್ ಹುಡ್ಗನ್ ಮನೆ ಆದ್ರೆ ಹುಡ್ಗಿನ್ ಕರ್ಕೊಂಡ್ ಬರುದು ಮತ್ತೆ ಕಳಿಸ್ಲಿಕ್ಕೆ ಇಲ್ಲ ಮತ್ತೆ ಬೇರೆ ದಿನ ಕಳ್ಸುದು ಇದೆಲ್ಲ ಮದ್ವೆದೊಂದು. ಹಾಗೆ ಎಲ್ಲ ಖುಷಿ ವಿಚಾರ ಮದ್ವೆ ಅಂದ್ರೆ ಅದೊಂದು ಸಂತೋಷನೇ ಬೇರೆ.

ಹ ನಾನ್ ಚೆನ್ನಾಗಿದೀನ್ ನೀನ್ ಚೆನ್ನಗಿದ್ಯ? ಹ ಚೆನ್ನಾಗಿದೀನಿ ಚೆನ್ನಾಗಿದಾರ ಅಲ್ಲಿ ನಿಮ್ಮನೇಲೆಲ್ಲರು ಚೆನ್ನಾಗಿದಾರ?

ಏನಿಲ್ಲ ಎಲ್ಲಾ friends ಎಲ್ಲಾ ಕಲ್ತು ಹೊರಗಡೆ ಹೋಗಣ ಅಂತ plan ಮಾಡ್ತಿದಿವಿ.

ಹ್ಮ ಇದೆ ಇಲ್ಲೇ ಗುಲ್ಬರ್ಗಗೆ ಮೈಸೂರು.

ಎಲ್ಲಾ tours ಎಲ್ಲಾ ನೋಡ್ಕೊಂಡ್ ಬರಕ ನೀನ್ ಕೂಡ ಬರ್ತಿನ್ ಅಂದಲ್ಲ ಅದಕ್ಕಂತಾ call ಮಾಡ್ದೇ ಬರ್ತೀಯಾ? ಹೌದಾ ಹೌದಾ ಯವಾಗ್ ಹೋಗ್ತಿದಿರಿ?

ನಾಡ್ದ ಹ್ಮ ಅಲ್ಲ ಯಾವಾಗ್ plan ಎಲ್ಲಾ ಮಾಡ್ಕೊಂಬಿಟೀರ್.

ಹೋಗ್ ಬರಕ ನೋಡ್ ಮತ್ತೆ mummy ನ್ ಕೇಳಿ ಬಾ ಹೋಗೋಣಂತೆ ಮತ್ ಯಾವಾಗ್ ಹೋಗಣ friends ಇಂದ ಹೋದ್ರೆನೆ ತುಂಬಾ enjoyment ಇರತ್ತೆ. ಹೌದ್ ಹೌದು family ಕೂಟ ಹೋಗ್ಬಾರ್ದು ಹೋದ್ರೆ friends ಕೂಟನೆ ಹೋಗ್ಬೇಕು. ಹ್ಮ. family ಹೋದ್ರೆ ಇದು ಅದು ಅಂತ. ಅಂತ ಹೇಳ್ತರ. ಅದು ಹಿಂಗ ಮಾಡ್ಬಾರ್ದು ಇದು ಹಂಗ್ ಮಾಡ್ಬಾರ್ದು ಅಲ್ಲಿ ಹೋಗ್ಬಾರ್ದು.

ಇದ್ರೆ ಚೆನ್ನಾಗ್ ಹೋಗ್ಬೋದು. ಹ್ಮ full enjoy ಮಾಡ್ಕೊಂತಾ ಹೋಗ್ಬೋದು

ಇನ್ನೊಂದ್ car ತಗೊಣ್ತರಂತೆ ಅವ್ರು.

ಅಭಿಷೇಕ್ ಅಂತ್ ಇದಾನ friend car ತಗೊಂಡ್ ಬರ್ತಾನಂತ car ಅಲ್ಲೇ ಹೋಗೊದೆಲ್ಲರೂ.

ಹ ನೀನ್ ಕುಡ ಬಂದ್ರೆ ಇನ್ನ ಹೋಗೋದೇ. ten thousand ಅಂತ ಬೇರೆ ಕೇಳ್ mummy ಗೆ amount ಉ.

ಆ ಮತ್ತೆ ಎಲ್ಲಾ ಊರು ಮೈಸೂರು ಗುಲ್ಬರ್ಗ ಮತ್ ಅಲ್ಲಿ ಎಲ್ಲಾ ಇರೋ places ಉ ಮತ್ತೆ ನಮಿಗ್ ಕೂಡ food ಅದು ಇದು ಎಲ್ಲಾ ಇರತ್ತಲ್ಲ. ಅಲ್ಲಲೇ school time ಅಲ್ಲೇ ನಮ್ಗ್ ಮೈಸೂರಿಗ್ ಕರ್ಕೊಂಡ್ ಹೋಗರಲ್ಲ ಅವ್ರೆ ಕೇಳಿಲ್ಲ ಹತ್ತು ಸಾವ್ರ ಅಂದ್ರೆ ನಮ್ದ್ own ಆಗ್ ಹೋಗ್ತಿದಿವಲ್ಲಾ ಅವ್ರ್ school ಇಂದ ಕರ್ಕೊಂಡ್ ಹೋಗ್ಯಾರ. ಅಲ್ಲಲ್ಲ ಅಷ್ಟೊಂದ್ ಏನಿಲ್ಲ ಹತ್ತು ಸಾವ್ರ ಏನಿದೆ. ಎ ಮತ್ತೆ ಅಲ್ಲಿ room ಗ್ ಹೋಗುತ್ತೆ ಊಟ ಮಾಡಕ್ ಹೋಗುತ್ತೆ ಮತ್ ನಾವ್ ಏನಾನಾ ಹೊರಗಡೆ ಹೋದ್ರೆ tickets ತಗೋಬೇಕು ಆ.

ಅಲ್ಲ okay school ಅಲ್ಲಿ ಮೈಸೂರಿಗ್ ಒಂದೇ ಕರ್ಕೊಂಡ್ ಹೋಗ್ಯಾರ ಮತ್ ಇಲ್ಲಿ ಗುಲ್ಬರ್ಗ ಕೂಡ ಹಂಗೆ.

ಗುಲ್ಬರ್ಗ ಮತ್ತೆ ದಾರಲ್ಲಿ ಬರುವಾಗ ಮತ್ತೆ ಊಟದ್ ಖರ್ಚಿಗೆ ಹೋಗುತ್ತೆ ನೋಡು ಬೇಕಿದ್ರೆ ನೀನು. ಅಮ್ಮ ಹತ್ತು ಸಾವ್ರ ಅಂದ್ರೆ ಕಳ್ಸದ್ doubt ಅಲ್ಲೆ.

ಹ್ಮ ಅಂತಿರಮ್ಮ ಹಂಗೆ. ಬಂದ್ ಮೇಲ್ ಮತ್ ನಂಗೆ ನಂಗೆ ಹೇಳ್ತಿರ್ ಖರ್ಚೆಲ್ಲ. five thousand ತಗೊಂಡ್ ಬಾ five thousand ನಾನ್ ಕೊಡ್ತೀನಿ.

ಹ್ಮ plan ಮಾಡಿದ್ರಿ ಅಂತ ಏನೋ ಆವಾಗ ಆ.

ಇಲ್ಲಿ computer class ಅವ್ರು ಕರ್ಕೊಂಡ್ ಹೋಗ್ತಾರಂತೆ ಇಲ್ಲಿ ಹೌದಾ computer class ಗೆ? ಇಲ್ಲಿ ಹಂಪಿಗೆ ಹಂಪಿ ಕರ್ಕೊಂಡ್ ಹೋತಾರಂತೆ. ಅದನ್ ನೋಡಿದಿನಲ್ಲ ಮತ್ತೆ recent ಆಗೇ ಹೋಗಿ ನೋಡಿ ಬಂದಿದೀನಿ ನಾನು.

ಅಲ್ಲಿ ಏನ್ ಐತೆ ಹಂಪಿದಲ್ special ಏನು? ಅದೇ historic place ಅಲ ಅದೇ ಕಲ್ಲುಗಳ್ ನೋಡಕ್ ಹೋಗ್ಬೇಕ್ ಅಷ್ಟೇ ಮತ್ತೆ ಏನಿಲ್ಲ ಹೌದಾ ಅಂತ ಕೇಳಿದ್ದೆ ನಾನೂನು ನಾನ್ ಕೂಡ ಹೋಗಿಲ್ಲ ಹೋಗ್ಬೇಕು. ಹೌದೇ ಚೆನ್ನಾಗಿದಾವೆ ಬೇಗ್ ಹೋಗ್ ನೋಡ್ಬೇಕ್ ಅಷ್ಟೇ ಏನಂದ್ರೆ.

ಇದು ಸುತ್ತಾಡದ ಇರ್ಬೇಕ್ patience ಇರ್ಬೇಕ್ ಅಷ್ಟೇ.

ಆ ಎಷ್ಟ್ ದಿಸ ಈ ಒಂದು ದಿಸ ಎಲ್ಲಾ ನೋಡಿದ್ರ ಕೂಡ ಇನ್ನ ಆಗಲ್ಲ. ಇನ್ನ ನಾನ್ two places ಬಂದೀನಿ ಮೊನ್ನೆ. ಹೌದೇನು ಯಾರ್ ಯಾರ್ ಹೋಗಿದ್ದು family ಜೊತೆ ಹೋಗಿದ್ದ

ಹ friends ಎ ಏನ್ bus ಇಗ್ ಹೋಗಿದಿರ train ಇಗ್ ಹೋಗಿದಿರ. ಅಲ್ಲ ಇಲ್ಲಿ ಇಲ್ಲಿಂದ ಹೊಸ್ಪೇಟೆಗ್ train ಹೋಗಿದ್ದು ಅಲ್ಲಿದಿಂದ ಅಲ್ಲಿ bus ಉ.

thirty kilo meters ಅಂತಲ್ಲ ಅಲ್ಲಿದಿಂದ್ ಅಲ್ಲಿಗೆ. ಹೌದ್ ಗೊತ್ತಿಲ್ಲ ನಾನ್ ನೋಡೇ ಇಲ್ಲ. ನೀನ್ ಬಾಳೆ ಹೋಗಣ. ಹ್ಮ ಇಲ್ಲ ಊರಲ್ಲಿದಿನಲ್ಲ ಇಲ್ಲಿಂದ್ mummy daddy ಬಿಡ್ತಾನೇ ಇಲ್ಲ ಇದು plan ಮಾಡಿದಿವಿ. friends ಎಲ್ಲಾ plan ಮಾಡಿದೀರಂತ mummy ಗೆ ಕೇಳಿದ್ರು ಸರಿ ಕಳ್ಸ್ತೀನ್ ಬಿಡು ಅಂದ್ರು.ಅದಕ್ಕೆ ಬರ್ತೀಯಾ ಅಂತ ನಾನ್ ನಿನಿಗ್ call ಮಾಡ್ದೇ. ನೋಡಣ ಅಮ್ಮ ಹತ್ ಸಾವ್ರ್ ಅಂದ್ರೆ ಕೊಡಲ್ಲ ನೋಡ್ತೀನಿ. ಹೂ ಸರಿ five thousand ತಗೊಂಡ್ ಬಾ five thousand ನಾನ್ ಕೊಡ್ತೀನಿ.

ಆ ಆ ಅದೇ. ಎಷ್ಟು ಜನ ಹೋಗಕತ್ತೆ? ಆ ಐದ್ ಜನ ಹೋಗ್ತಾ ಇದೀವಿ ನೀನ್ ಬಂದ್ರೆ six members .

ಎಲ್ಲಾ food ಇಲ್ಲ ಊಟ ಗೀಟ ಎಲ್ಲಾ ಅಲ್ಲೆನ? ಆ ಎಲ್ಲಾ ನಮ್ ಆ ಎಲ್ಲಾ ಅವ್ ಅಲ್ಲೇ.

ನೋಡ್ತೀನಿ ಅಮ್ಮನ್ ಕೇಳ್ತೀನಿ ಇವತ್ತು.